ಕೂತ್ಕೊಳ್ಳಕ್ಕೆ ಅಂತ ಹೇಳಿ ಜನ್ರಿಗೆ ಕುತ್ಕೊಂಡು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅಹ್ ಕ್ರಿಕೆಟ್ ಆಡುಸ್ತಾರನ್ಸುತ್ತೆ ಫೀಲ್ಡ್ ಮಾತ್ರ ತುಂಬಾ ಚೆನ್ನಾಗಿ ದೊಡ್ಡದಾಗಿದೆ.

ಇದು ಸಹ ಒಂದು ಪಾರ್ಕಿಂಗ್ ಲಾಟ್ ಆಗಿದೆ ಕಾರ್ಗಳು ಪಾರ್ಕ್ ಮಾಡಿದ್ದಾರೆ ಸುಮಾರು ಕಾರ್ಗಳು ಇದ್ದಾವೆ.

ಇದು ಮಾಡಿದ್ದಾರೆ ಕುತ್ಕೊಳ್ಳೋಕೆ ಮಾಡೋಕೆ ಅಂತ ಅಂದ್ಬಿಟ್ಟು. ಇಲ್ ನೋಡಿ ಒಂದ ನೀರಿಂದ್ ತೊಟ್ಟಿ ಕಟ್ಟಸಿದ್ದಾರೆ. ಕೈ ಕಾಲ್ ಮುಖ ತೊಳಿಯೋದಕ್ಕೆ ಅಂತೇಳಿ.

ರೋಡು ಸಹ ಇನ್ನೂ ಏನು ರೆಡಿಯಾಗಿಲ್ಲ ಮಣ್ಣಿನ್ ರೋಡು ಇದೆ ಆ ಕಡೆ ಒಂದು ತೆಂಗಿನ ಮರ ಈ ಕಡೆ ಒಂದೆರಡು ಮೂರು ತೆಂಗಿನ ಮರ ಎಲ್ಲಾ ಕಾಣಸ್ತಾಯಿದೆ.

ಆಫೀಸ್ ಕಾಣಸ್ತಾಯಿದೆ ಪೆಟ್ರೋಲ್ ಬಂಕಿಂದು ಆಮೇಲೆ ಈ ಕಡೆ ಸ್ವಲ್ಪ ಜನನು ಕಾಣುಸ್ತಾಯಿದ್ದಾರೆ ಪೆಟ್ರೋಲ್ ಆಕುಸ್ಕೊಂತ.

ಹೊಸ ರೈಲ್ವೆ ಸ್ಟೇಷನ್ನು ಪ್ಲಾಟ್ಫಾರ್ಮ್ ಒನ್ ಅಂತ ಒಂದು ಬೋರ್ಡ್ ಕಾಣಿಸ್ತಾ ಇದೆ ಆಹ್ಹ್ ಅಲ್ಲಿ ಅಲ್ಲಿ ಇಬ್ಬರು ಮುರ ಜನ ಕಾಯ್ತಾಯಿದಾರೆ ಟ್ರೈನ್ ಗೋಸ್ಕರ ಇನ್ನು ಯಾರು ಬಂದಿಲ್ಲಾ.

ಆಹ್ಹ್ ಕಾಯಿತ ಕೂತ್ಕೊಂಡಿದ್ದಾರೆ ಸುತ್ತಲೂ ಹಸಿರು ಹಸಿರು ಗಿಡ ಮರಗಳು ಕಾಣಿಸ್ತಾ ಇದೆ ರೈಲ್ವೆ ಸ್ಟೇಷನ್ ಸುತ್ತಲೂ ಮುತ್ತಲೂ --

ಇದೊಂದು ಹೋಟೆಲ್ ಕಿಚ್ಚನ್ನು ಒಳಗಡೆ ಕಾಣುಸ್ತಾ ಇದೆ ನೋಡಿ ಪರೋಟ ಇದೆ ಚಪಾತಿ ಇದೆ ಎಗ್ ಟ್ರೈ ಕಾಣಿಸ್ತಾ ಇದೆ ಒಬ್ಬ ಅಡಿಗೆ ಭಟ್ಟ ಅಡಿಗೆ ಮಾಡ್ತಾ ಇರೋದು ಅಡಿಗೆ ಮಾಡ್ತಾ ಇರೊದು ಕಾಣಸ್ತಾ ಇದೆ.

ಸ್ವಾಗತ್ ಬಿರಿಯಾನಿ ಹೌಸ್ ಅಂತ ಹೇಳ್ಬಿಟ್ಟು ಫುಲ್ಲು ಲೈಟಿಂಗ್ಸ್ ಮಾಡಿದ್ದಾರೆ ಅದುಕೆ ಹಾಂಡಿ ಬಿರಿಯಾನಿ ಸಿಗುತ್ತೆ ಲೆಗ್ ಪೀಸ್ ಬಿರಿಯಾನಿ ಸಿಗುತ್ತೆ ಅಂತ ಬೋರ್ಡ್ ಹಾಕಿದ್ದಾರೆ ಆಪೋಸಿಟ್ ಭಾರತ ಬ್ಯಾಂಕ್ ಪೆಟ್ರೋಲಿಯಂ ಅಂತ ಅಯ್ತೆ.

ಆ ಕಡೆ ವಿಂಡೋ ಸೈಡಲ್ಲಿ ವೈಟ್ ಕಲರ್ ಕರ್ಟನ್ ಹಾಕಿದ್ದಾರೆ ವಾಲ್ಪೇಂಟು ವಾಲ್ಪೇಂಟ್ ಎಲ್ಲಾ ಮಾಡಿದ್ದಾರೆ ಅಹ್ ಇಟ್ಟಿಗೆ ಟೈಪ್ ಇದೆ ವಾಲ್ಪೇಂಟ್ ಚೆನ್ನಾಗಿದೆ.

ಆ ಪೆಸ್ಟಿಸೈಡ್ ಎಲ್ಲಾ ರೆಡಿ ಮಾಡುವಂತಹ ಒಂದು ಲ್ಯಾಬು ಎಕ್ಸ್ಪರಿಮೆಂಟ್ ಮಾಡಿ ಅದನ್ನ ರೆಡಿ ಮಾಡ್ತಾರಲ್ಲ ಅಹ್ ರೈತರಿಗೆಲ್ಲ ಹೆಲ್ಪ್ ಆಗುವಂತಹ ಒಂದು ಮೆಡಿಸನ್ ಕಂಡುಹಿಡಿತಾರಲ್ಲ ಕೀಟಾನುಗಳಿಗೆ ಹೊಡೆಯು‌ವುದಕ್ಕೆ ಬೆಳೆಗೆ ನಾಶ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದು ಇದು.

ಇದು ಐ. ಡಿ. ಸಿ ಅಂಥಾ ಒಂದು ಹೋಟೆಲ್ ಟಿಪ್ಪನ್ ಸಿಗುತ್ತೆ ಕಾಫಿ ಟೀ ಇಡ್ಲಿ ದೋಸೆ --